ಮತ್ತು ಅದರ ಕಲರ್ ವೈಟ್ ಮತ್ತು--

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಏ_ಟಿ_ಎಂ ಮಿಷನ್ ಇಲ್ಲಿ ನಾವು--

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಬಟ್ಟೆಯ ಅಂಗಡಿಯಾಗಿದೆ ಇಲ್ಲಿ ಒಂದು ದೊಡ್ಡ ಕೊಂಬಿಯನ್ನು ನಿಲ್ಲಿಸಿದ್ದಾರೆ ಮತ್ತು ಮುಂದುಗಡೆ.

ಎರಡು ಆ ಟೇಬಲ್ ಗಳು ಇವೆ ಅದರ ಮೇಲೆ ಇಬ್ಬರು ವ್ಯಕ್ತಿಗಳು ಮಲಗಿಕೊಂಡಿದ್ದಾರೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇವು ಉದ್ದ ಉದ್ದನೆ ರೀತಿಯಲ್ಲಿ ಹಸಿರು ಗಿಡಗಳನ್ನು ಹಾಕಿದ್ದಾರೆ ಮತ್ತು ಅದರ ನಡುವೆ ಪೈಪ್ ಅನ್ನು ಹಾಕಿದ್ದಾರೆ.

ಮೇಲುಗಡೆ ತಗಡು ಬಡೆದಿದ್ದಾರೆ ಇದರ ಸಹಾಯವಾಗಿ ಕಲ್ ಉದ್ದನೇ ಕಲ್ಲನ್ನು ನಿಲ್ಲಿಸಿದ್ದಾರೆ.

ಅ ನೀಲಿ ಜಾಮ್ಲಿ ಕಲರ್ ಆಗಿದೆ ಮತ್ತು ಅದರ ಮೇಲೆ ಸಣ್ಣಯ ಪೋಸ್ಟರ್ ಗಳನ್ನು ಹಚ್ಚಲಾಗಿದೆ.

ಇಡಕಿಗಳು ಕಾಜಿಂದ ಕೂಡಲಾಗಿದೆ ಮತ್ತು ಇಲ್ಲಿ ಕಬ್ಬಿಣದ ರಾಡ್ --